ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಬೋರ್ಡ್ ಇದೆ. ಒಂದು ಬೋರ್ಡ್ ಇದೆ. ಪೋಸ್ಟರ್ ಗಳು ಕೂಡ ಇದೆ.

ಕೂರಲಿಕ್ಕೆ ಛೈರ್ ಇದೆ. ಟೇಬಲ್ ಇದೆ. ವಿಂಡೋ ಗಳು ಕೂಡ ಕಾಣ್ತಾ ಇದೆ. ಸುಮಾರು ಬುಕ್ ರಾಕ್ಸ್ ಗಳು ಇದೆ.

ಸೋ ಇಲ್ಲಿ ನೋಡ್ತಿದ್ದೀರ ಸುತ್ತಲೂ ಕೂಡ ನೀರು ತುಂಬಿದೆ.

ಚಿಕ್ಕ ಚಿಕ್ಕ ಗಿಡಗಳು ಇದೆ ಎತ್ತರದ ಮರಗಳು ಕೂಡ

ಇಲ್ಲಿ ನೋಡತಿದ್ದಿರ ಇದು ತುಂಬಾ ಚೆನ್ನಾಗಿದೆ ಆಮೇಲೆ ಲೈಟ್ಗಳು ಕೂಡ ಇದೆ ಸೋ ಹಾಗೆ ಇದೆ ಪೊಟ್ಸ್ ಇದೆ

ಬೋರ್ಡ್ ಇದೆ ಲೈಟ್ ಇದೆ ಗೋಸ್ಕರ ಕೂಡ ಇದೆ.

ಟೇಬಲ್ ಇದೆ ಕೂರೋಕೆ ಕುರ್ಚಿಗಳು ಇದೆ ವಿಂಡೋ ಇದೆ ಕರ್ಟೆಯಿನ್ ಇದೆ ಫೋಟೋಗಳು ಕೂಡ ಇದೆ ಗುಂಬಸ್ ಇದೆ ಅಲ್ಲಲ್ಲಿ ಒಂದ್ ಕೂಡ ತಿನಿಸುಗಳು ಕೂಡ ಕಾಣ್ತಿದೇ.

ಸೋ ಇಲ್ಲಿ ನೋಡತಿದ್ದಿರ ಅರಮನೆ.